ನೀರಲ್ಲಿ ನೇಚರನ ತುಂಬಾ ಚೆನ್ನಾಗ್ ನೋಡ್ತಾ ಹೋಗ್ಬೋದು.

ಹೋಟೆಲ್ ಇಂದ ತುಂಬಾ ಯೂಸ್ ಇರುತ್ತೆ ನಾವು ದುಡ್ಡ್ ಕೊಟ್ಟಂಗೆ ನಮಿಗೆ ಬೇಕ್ ಬೇಕಾಗಿರೋದು ಸಿಕ್ತಾ ಇರುತ್ತೆ ಅಷ್ಟೇ ಚೆನ್ನಾಗ್ ಇರುತ್ತೆ ಟೇಸ್ಟಿ ಆಗ್ ಇರುತ್ತೆ ತಿಂತ ಇದ್ರೆ ತಿಂತಾನೆ ಇರ್ಬೇಕು ಅಂತಾನೆ ಅನ್ಸುತ್ತೆ ಇಷ್ಟ ಪಟ್ಬಿಟ್ಟು ಹೋಟೆಲ್ಗೆಲ್ಲಾ ಹೋಗ್ತಾ ಇರ್ತಾರೆ .